ಎಲ್ಲಾ ವಸ್ತುಗಳು ಮತ್ತು ಗೋಡೆ ಕೆಂಪು ಬಣ್ಣದ್ದೆ--

ಸಂಚಾರ ದಟ್ಟನೆ ನಿಯಂತ್ರಿಸಲು ಮೇಲ್ ಸೇತುವೆಯನ್ನು ನಿರ್ಮಿಸಲಾಗಿದೆ.

ಎಲ್ಲಾ ಮಕ್ಕಳು ಅಂಗಳದಲ್ಲಿ ಖುಷಿಯಿಂದ ಆಡುತ್ತಿದ್ದಾರೆ.

ಹಳದಿ ಮತ್ತು ಕಪ್ಪು ಬಣ್ಣದ ಬಾರಿಯರ್ಸ್ ಗಳು ಕಾಣುತ್ತಿವೆ.

ಒಬ್ಬರು ಹಳದಿ ಬಣ್ಣದ ಅಂಗಿ ಧರಿಸಿ ತಿಂಡಿ ಮಾರಲು ಕುಳಿತಿದ್ದಾರೆ.

ಮಕ್ಕಳೆಲ್ಲ ನಮಗೆ ಯಾವಾಗ ತಿಂಡಿ ಸಿಗಬಹುದು ಎಂದು ಕಾಯುತ್ತಿದ್ದಾರೆ.

ಕಪ್ಪು ಬಿಳುಪಿನ ಅಂಗಿ ಧರಿಸಿ ಇಬ್ಬರು ನಿಂತಿದ್ದಾ--

ಬಸ್ ನಿಲ್ದಾಣದಲ್ಲಿ ಹಲವರು ಕಾಯುತ್ತಾ ನಿಂತಿದ್ದಾರೆ.

ಬೆಟ್ಟದ ಬಂಡಿಯ ಮಧ್ಯದಲ್ಲಿ ಈ ದೇವಾಲಯವಿದೆ.

ಬಿಳಿ ಗೋಡೆ ಬಿಳಿ ಹಾಸಿಗೆ ನೋಡಲು ತುಂಬಾ ಉತ್ತಮವಾಗಿ ಕಾಣುತ್ತವೆ.

ಬಲಭಾಗದಲ್ಲಿ ಹಲವು ಜನರು ದೇವರ ದರ್ಶನಕ್ಕಾಗಿ ಕುಳಿತಿದ್ದಾರೆ.

ಇಲ್ಲಿನ ಫಲಕದಲ್ಲಿ ಹಲವು ಜಾಹೀರಾತುಗಳು ಕಾಣುತ್ತಿವೆ.

ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಿಸಿದ ಹಲವು ಕೋರ್ಸ್ ಗಳ ಫಲಕ ಕಾಣುತ್ತಿದೆ.

ಇದೊಂದು ಪೆಟ್ರೋಲ್ ಬಂಕ್ ನ ದೃಶ್ಯವಾಗಿದೆ ಇಲ್ಲಿ ಹಲವರಿದ್ದಾರೆ.

ಸಿಮೆಂಟ್ ನಿಂದ ಕಟ್ಟಡ ಪೂರ್ಣಗೊಂಡಿದೆ ಮುಂದಿನ ಕೆಲಸ ಮಾಡಬೇಕಾಗಿದೆ.

ಇದು ಒಂದು ಕಾರ್ ಷೋರೂಮ್ ಆಗಿದ್ದು ಜನರನ್ನ ಆಕರ್ಷಿಸಲು ಮಾಡಿದ್ದಾರೆ.

ಹಲವು ಜನ ಕಾರ್ಯಕ್ರಮ ವೀಕ್ಷಿಸುತ್ತಿದ್ದಾರೆ ಕೆಲವರು ಮಾತಿನಲ್ಲಿ ಮುಳುಗಿದ್ದಾರೆ.

ಎರಡು ಭಾಗದಲ್ಲಿರುವ ಹೂವಿನ ಗುಚ್ಚಗಳು ಅಲಂಕಾರಿಕವಾಗಿವೆ.